ಆಗಿದ್ದು ನೋಡಲು ತುಂಬ ಚೆನ್ನಾಗಿದ್ದು ಇದರ ಹೆಸರು ವೆಲ್ಕಮ್ ಟೂ ಟೂರಿಸಂ --

ಮನುಷ್ಯ ನಿಂತುಕೊಂಡು ಹಣ್ಣುಗಳನ್ನು ಮಾರುತಿರುವುದನ್ನು ನೋಡಬಹುದು.

ಹಾಗೆ ಜನಗಳು ಓಡಾಡುತಿರುವುದನ್ನು ಕಾಣಬಹುದು ಹಾಗೆ ಬೈಕ್ ಇರುವುದು ಕಾಣಬಹುದು ಹಲವಾರು ವೆಹಿಕಲ್ಸ್ ಅನ್ನು ಈ ಚಿತ್ರದಲ್ಲಿ ಕಾಣಬಹುದು.

ನಾವು ಇಲ್ಲಿ ಕಾಣುತಿರ್ದಿವಿ ಎಂಬುದು ಈ ಚಿತ್ರದ ಅರ್ಥವಾಗಿ--

ಜನರ ಓಡಾಡುತ್ತಿದ್ದು ಪಕ್ಕದಲ್ಲಿ ನೀರಿರುವುದು ಕಾಣಬಹುದು ಅದರ ದೂರದಲ್ಲಿ ಮನೆಗಳು ಇರುವುದು ಕಾಣಬಹುದು ಹಾಗೆ ಪ್ರಕೃತಿಯ ಗಿಡ ಮರಗಳು ಎಲ್ಲಾ--

ಎಸ್ ಆಗಿದ್ದು ಮನೆ ಆ ಆಗಲಿ ಸ್ಕೂಲ್ ಆಗಲಿ ಬೇರೆ ಏನೆ ಕಟ್ಟಲು --

ಇರುವುದನ್ನು ಕಾಣಬಹುದು ಸೈಡಲ್ಲಿ ಏಣಿ ಇಟ್ಟಿರುವುದನ್ನು ಕಾಣಬಹುದು.

ಲೈಬ್ರರಿ ತುಂಬ ದೊಡ್ಡದಾದಾಗಿದ್ದು ತುಂಬ ವಿಶಾಲವಾದ ಪ್ರಕೃತಿಯೊಂದಿಗೆ ಈ ಲೈಬ್ರರಿ ಇದೆ.

ಹಾಗು ಚಾವಣಿಗೆ ಕರಿ ಬಣ್ಣ ಬಲೆಯಲಾಗಿದೆ.

ಮಾರುತ್ತಿರುವುದು ನಾವು ನೋಡಬಹುದು ಈ ಅಂಗ್ಡಿಯಲ್ಲಿ ಬಾಳೆಹಣ್ಣನ್ನು ಹಾಗು ಟೊಮಟೆಹಣ್ಣು--

ಇದರಲ್ಲಿ ಬರೆದಿರುವುದ ಉರ್ದು ಅಲ್ಲಿ ಬರ್ದಿರುವ ಹೆಸ್.

ಇದು ಒಂದು ಹಾಸ್ಪಿಟಲ್ ಚಿತ್ರವಾಗಿದ್ದು ಅಪೋಲೋ ಪ್ರೋ ಹೆಲ್ತ್ ಎಂಬ ಹಾಸ್ಪಿಟಲ್ ಚಿತ್ರದ ಬ್ಯಾನರ್ ಇರುವುದು ಕಾಣಬಹುದು ನರ್ಸ್ ನಿಂತಿರೋದು ಕಾಣಬಹುದು ಹಾಗೆಯೇ--

ಕೊಳ್ಳಬಹುದು ಈ ಚಿತ್ರರಂಗದಲ್ಲಿ ಲೈಟು ಇರುವುದನ್ನು ಕಾಣಬಹುದು ಸೈಡಿ ಗೆ.

ನಿಲ್ದಾಣ ಜನಗಳು ತಮ್ಮ ತಮ್ಮ ಊರುಗಳಿಗೆ--

ಕಾಯುತ್ತ ನಿಂತಿರುವುದನ್ನು ನಾವು ಕಾಣಬಹುದು.

ಹಾಗು ಈ ಚಿತ್ರದಲ್ಲಿ ಬಿಳಿ ಬಣ್ಣಲಿ ಛಾವಣಿ ಬಳಿಯಲಾಗಿದೆ.

ನೀಲಿ ಬಣ್ಣದಲ್ಲಿ ಕಾರ್ಪೆಟ ನೆಲಕ್ಕೆ ಹಾಕಿದ್ದಾರೆ.